ಮತ್ತು ನಮಗೆ ಇಲ್ಲಿ ಒಂದು ಕಿಟಿಕೆ ಕಂಡು ಬರ್ತಾ ಇದೆ ಮತ್ತು ಗಿಡಮರಗಳನ್ನು ನೋಡಬಹುದು.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಎರಡು ಅಂಗಡಿಗಳನ್ನು ಕಂಡು ಬರುತಾಇದೆ.

ಮತ್ತು ಮುಂಭಾಗದಲ್ಲಿ ರಸ್ತೆಯನ್ನು ನೋಡಬಹುದು ಅದರ ಮೇಲೆ ಒಂದು ಆಟೋ ಹೋಗುತ್ತಾಯಿದೆ.

ಮತ್ತು ಇಲ್ಲಿ ಹಲವಾರು ಬಂಡಿಗಳು ಇದ್ದಾವೆ ಮತ್ತು ಇಲ್ಲಿ ಕೆಲವು ವ್ಯಕ್--

ಮತ್ತು ಇಲ್ಲಿ ಹಲವರು ಗೊಂಬೆಗಳಿವೆ ಅದಕ್ಕೆ ಬಟ್ಟೆಗಳನ್ನು ಧರಿಸಿದ್ದಾರೆ.

ಇದಕ್ಕೆ ಬಿಳಿ ಬಣ್ಣವನ್ನು ಹಚ್ಚಲಾಗಿದೆ ಮತ್ತು ಹಲವಾರು ಕಿಟಕಿಗಳನ್ನು ಕಂಡು ಬರುತ್ತಾಇದೆ.

ಹೊರಗಡೆ ಆಟಡುವ ವಸ್ತುಗಳು ಮತ್ತು ಪ್ಯಾಡ್ ಮತ್ತು ಇನ್ನಿತರೆ ವಸ್ತುಗಳನ್ನು ಇಟ್ಟಿದ್ದಾರೆ.

ಇದಕ್ಕೆ ಬಿಳಿ ಮತ್ತು ಕೆಂಪು ಬಣ್ಣವನ್ನು ಹಾಚ್ಚಲಾಗಿದೆ.

ಇದರ ಮುಂದುಗಡೆ ಒಂದು ಕಸ ಸಂಗ್ರಹ ಮಾಡುವ ಗಾಡಿ--

ಹಚ್ಚಿದಾರೆ ಮತ್ತು ಬಣ್ಣ ಬಣ್ಣದ ಹೂಗಳನ್ನು ಕಂಡುಬರುತ್ತಾ ಇದೆ.

ಒಂದು ಕಪ್ಪಟದಲ್ಲಿ ಒಂದು ಬಾಕ್ಸ್ ಅನ್ನು ಇಡಲಾಗಿದೆ ಅದರಲ್ಲಿ--

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಅರವಿಂದ್ ಎಲೆಕ್ಟ್ರಾನಿಕ್ಸ್ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ನಮಗಳ ಒಳಗಡೆ ಒಂದು ದೇವರ ಮೂರ್ತಿಯನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಮಾರುತಿ ಸುಜುಕಿ ಶೋರೂಮ್ ಕಂಡುಬರುತ್ತಾ ಇದೆ.

ಮತ್ತು ಒಳಗಡೆ ಹಲವಾರು ಕಟ್ಟಡಗಳನ್ನು ಕಂಡು ಬರುತ್ತಾ ಇದೆ.

ಇಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ.

ಕೂರ್ಚಿಗೆ ಬಿಳಿ ಬಣ್ಣದ ಪರದೆಯನ್ನು ಹಾಕಲಾಗಿದೆ.

ಮತ್ತು ಇಲ್ಲಿ ರಸ್ತೆಯ ಮೇಲೆ ಕೆಲವು ವ್ಯಕ್ತಿಗಳು ನಡೆದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇದ್ದಾರೆ.